ಇದು ಹಳ್ಳಿಗೆ ಬೇಕಾಗಿ ನಾವು ಪ್ರಯಾಣಿಸಬಹುದು ಮತ್ತೆ ಬಸ್ಸ್ಟ್ಯಾಂಡ್ ಅಲ್ಲಿ ಬಸ್ಸ್ಗಳೆಲ್ಲ ಇದು ಫ್ಯಾಸಿಲಿಟೀಸ್ ಇರುತ್ತೆ ಮತ್ತೆ ಸ್ವಲ್ಪ ಸೇಫ್ ಆಗಿ ಕರ್ಕೊಂಡ್ ಹೋಗ್ತಾರೆ. ಸ್ಪೀಡ್ ಹೋದ್ರೂನು ಸೇಫ್ ಆಗಿ ಕರ್ಕೊಂಡ್ ಹೋಗ್ತಾರೆ ಇಲ್ಲಿ ಮತ್ತೆ ಜನಗಳೆಲ್ಲ ಬುಸ್ಸಿಗ್ ಹೋಗೋಕೆ ಜಾಸ್ತಿ ಇಷ್ಟ ಪಡ್ತಾರೆ .

ಕ್ರಿಸ್ಮಸ್ ಸು ವರ್ಷಕ್ಕೆ ಒಂದ್ಸತಿ ಬರುತ್ತೆ ಕ್ರಿಸ್ಟಿಯಾನ್ಸ್ಗೆ ಡಿಸೆಂಬರ್ ಅಲ್ಲಿ ಬರುತ್ತೆ ಅವ್ರು ಗಿಫ್ಟ್ ಎಲ್ಲ ಕೊಡ್ತಾರೆ ನಾವು ಆದ್ರೆ ಎಷ್ಟೊಂದು ಹಬ್ಬಗಳನ್ನೂ ಮಾಡ್ತೇವೆ ವರ್ಷಕ್ಕ ಅವ್ರಾದ್ರೇ ಸ್ವೀಟ್ ಎಲ್ಲ ಕೊಡ್ತಾರೆ ಎಲ್ಲರಿಗೆ ವಿಶ್ ಮಾಡ್ತಾರೆ ಮತ್ತೆ ಅದ್ರಲ್ಲಿ ಇದು --

ಪೋಸ್ಟ್ ಆಫೀಸ್ ನೆನಪ್ ಬರೋದ್ ಅಂದ್ರೆ ಲೆಟರ್ ಬರ್ದು ಇದು ಅರಾಮ್ ಇದೆಯಾ ಅಂತಾವೆಲ್ಲ ಕೇಳ್ಬಹುದು ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಈಗಿನ ಕಾಲದಲ್ಲಿ ಮೊಬೈಲ್ ಇದೆ ಈಗಿನ ಕಾಲದಲ್ಲಿಸ್ವಲ್ಪ ಮೆಸ್ಸೇಜ್ ಕಳ್ಸಿದ್ರೆ ಸಾಕು ಟಕ್ ಒಂದು ರಿಪ್ಲೇ ಬರುತ್ತೆ ಹಾಗಾದ್ರೆ ಒಂದ್ ವಾರ ವೇಟ್ ಮಾಡ್ತಿದ್ರು ಈಗ ಈ ಸಂಡೆ ಹಾಕಿದ್ರೆ ನೆಕ್ಸ್ಟ್ ಸಂಡೆ ಸಂಡೆ ರಿಪ್ಲೇ ಬರ್ತಿತ್ತು .

ಆಟೋದಲ್ಲಿ ಎಲ್ಲರೂ ಜಾಸ್ತಿ ಜನ ಪ್ರಯಾಣಿಸುತ್ತಾರೆ ಹಾಗೆ ಆಟೋ ತುಂಬ ಉಪಯೋಗ. ಅಜ್ಜಿ ತಾತ ನಡಿಯೋಕ್ ಬಾರ್ಲಾದವರಿಗೆ ಅದು ತ್ರೀ ವೀಲರ್ ತುಂಬಾ ಈಜಿ ಹೋಗೋದಕ್ಕೆ ಮತ್ತೆ ಆಟೋದವರು ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಈಗ ಯಾರಿಗೆ ಗಾಡಿ ಬರೋಲ್ಲ ಅವ್ರೆಲ್ಲ ಆಟೋ ದಲ್ಲಿ ಹೋಗ್ಬಹುದು.